ಈ ಚಿತ್ರದಲ್ಲಿ ನಮಗೆ ಒಂದು ಬಸ್ ಸ್ಟಾಪ್ ಕಾಣುತ್ತಿದೆ. ಅಲ್ಲಿ ಒಂದು ಹಳೆಯ ಆಗಿರುವ--

ಈ ಚಿತ್ರದಲ್ಲಿ . ಅದಕ್ಕೆ ನೀಲಿ ಮತ್ತೆ ಗುಲಾಬಿ ಮತ್ತೆ ಅಲ್ಲಿ ಒಂದು ಸ್ಟೇಜ್ ಅನ್ನು ಹಾಕಿದ್ದಾರೆ.

ಒಂದು ಗೋಲ್ಡ್ ಕಲರ್ ದು ದೀಪ. ದೀಪ

ಈ ಚಿತ್ರದಲ್ಲಿ ಒಂದು ಅದಕ್ಕೆ ಬಿಳಿ ಬಣ್ಣ ಹೊಡೆಯಲಾಗಿದೆ ಮತ್ತೆ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ --